ಭಾಷಣ ಮಾಡೋದು ಭಾಷಣ ಮಾಡಬೇಕಾದರೆ ತುಂಬಾನೇ ಪ್ರಾಕ್ಟೀಸ್ ಮಾಡಿಕೊಂಡಿರಬೇಕು. ಭಾಷಣ ಮಾಡಬೇಕಾದರೆ ಅಂತು ತುಂಬಾನೆ ಭಯ ಆಗುತ್ತೆ ಸೋ ನಮ್ ಸ್ಕೂಲಲ್ಲಿ ಸ್ವಾತಂತ್ರ್ಯ ದಿನಾಚರಣೆ--

ಮೀನನ್ನ ತಿನ್ನೋದಕ್ಕಿಂತ ನೋಡದ್ದಕ್ಕೇನೆ ತುಂಬಾ ಖುಷಿ ಆಗುತ್ತೆ ತುಂಬಾನೇ ಚೆನ್ನಾಗ್ ಇರುತ್ತೆ ಮೀನು.

ದಿನಸಿ ಅಂಗಡಿಗಳಲ್ಲೆಲ್ಲಾ ತುಂಬಾನೇ ವಸ್ತುಗಳಿರುತ್ತೆ ಪೆನ್ನು ಪೆನ್ಸಿಲು ಜ್ಯುಸು ಅಹ್ ಕುರ್ಕುರೆ ಎಲ್ಲಾ ತುಂಬಾ ರೀತಿಯವು ಇರುತ್ತೆ --

ಆಹ್ಹ್ ಈಗ ಆಟೋ ರಿಕ್ಷಾಗಳೆಲ್ಲಾ ತುಂಬಾನೇ ಇರುತ್ತೆ ಆಟೋ ರಿಕ್ಷಾಗಳು ಎಲ್ ಬೇಕ್ ಅಲ್ ಕರ್ಕೊಂಡ್ ಹೋಗ್ತಾರೆ.

ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೇಕು ಹಾಗಾಗಿ ತುಂಬಾ ತಂದಿರುತ್ತಾರೆ ತುಂಬಾ ಚೆನ್ನಾಗಿರುತ್ತೆ.